ಮತ್ತು ನೆಲದ ಮೇಲೆ ರಿಪೇರಿಗೆ ಬಳಸುವ ಉಪಕರಣಗಳನ್ನು ಗಮನಿಸ --

ಇದೊಂದು ಹೋಟೆಲಿನ ನಾಮಫಲಕಾದರೆ ಹೆಸರು ಅನ್ವಯಿಂಟ್ ಕಾಫಿ ಕ್ಲಬ್ ಹಾಗೂ ಇಲ್ಲಿ ಸಿಗುವ ತಿಂಡಿ ತಿನ್ನಿಸಿಗಳು ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತದ ಖಾದ್ಯಗಳು --

ಈ ಯಂತ್ರೋಪಕರಣಗಳನ್ನು ಅಳವಡಿಸಲೂ ಒಂದು ಸಣ್ಣ ಸೇತವೆಯನು ಸಹ ನಿರ್ಮಿಸಿದ್ದಾರೆ .

ಇದೊಂದು ಸಭಾಂಗಣದ ಚಿತ್ರ ಈ ಸಭಾಂಗಣದ ಹೆಸರು ಗಂದಿಗೆಯ ಶ್ರೀ ರಾಜಯ್ಯ ಶೆಟ್ಟಿ ಸಭಾಂಗಣ ಈ ಸಭಾಂಗಣದಲ್ಲಿ ಹಲವಾರು ಜನರು ಯಾವುದೋ ಕಾರ್ಯಕ್ರಮಕ್ಕೆ ಬಂದಿ --